ನ ಒಳಗಡೆ ಹೋಗಲು ಒಂದು ದೊಡ್ಡದಾದ ಬಾಗಿಲು ಇದೆ.

ಹಾಗೂ ಗೋಡೆಯ ಮೇಲೆ ಒಂದು ಗಡಿಯಾರ ಇದೆ.

ಹಾಗು ಅಲ್ಲಿ ಏರ್ ಕೂಲರ್ ಇದೆ.

ಇಲ್ಲಿ ಅನೇಕ ರೀತಿಯ ಕಪಾಟುಗಳಿವೆ ಅಲ್ಲಿ ಹಲವು ತಿಂಡಿಗಳನ್ನು ಸಾಲಿನಲ್ಲಿ ಇಕ್ಕಲಾಗಿದೆ.

ಇದು ಒಂದು ದೊಡ್ಡದಾದ ಕೊಠಡಿ ಇದೆ.

ಹಾಗೂ ಅನೇಕ ರೀತಿಯ ಗಿಡಮರಗಳು ಸಾಲಿನಲ್ಲಿ ಇವೆ.

ಇದರ ಒಳಗಡೆ ಅನೇಕ ರೀತಿಯ ವಸ್ತುಗಳನ್ನು ಸಾಲಿ ನಲ್ಲಿ ಹಚ್ಚಲಾಗಿದೆ.

ಇದರ ಪಕ್ಕದಲ್ಲಿ ಅನೇಕ ರೀತಿಯ ಅಂಗಡಿಗಳು ಇವೆ.

ಕಾರ್ಖಾನೆ ಇದೆ ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ ಸುತ್ತಮುತ್ತಲು ದೊಡ್ಡದಾದ ಗೋಡೆಯನ್ನು ಹೊಂದಿದೆ.

ಇಲ್ಲಿ ಎರಡು ಕಂಬಗಳಿವೆ ಗೋಡೆಗೆ ಗಡಿಯಾರಗಳಿವೆ.

ಇದು ಒಂದು ಅಂಗಡಿ ಇದೆ ಇದರ ಒಳಗಡೆ ಒಂದು ಬಾಗಿಲು ಇದೆ ಇಲ್ಲಿ ಒಂದು ರಿಸೆಪ್ಶನ್ ಇದೆ.

ಇದರ ಒಳಗಡೆ ಅನೇಕ ರೀತಿಯ ವಸ್ತುಗಳು ಇವೆ.

ಇದರ ಒಳಗೆ ಹಲವು ರೀತಿಯ ವಸ್ತುಗಳನ್ನು ಇಡಲಾಗಿದೆ.

ಹಾಗು ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಇವೆ.

ಕೆಳಗಡೆ ಸೂಚನಾ ಫಲಕದಲ್ಲಿ ಜಿಲ್ಲಾ ಶ್ರೀ ಶಕ್ತಿ ಭವನ ಮಾರುಕಟ್ಟೆ ಕಟ್ಟಡ ಬೀದರ್ ಎಂದು ಬರೆಯಲಾಗಿದೆ.

ಇಲ್ಲಿ ಒಂದು ನೃತ್ಯವನ್ನು ಮಾಡುತ್ತಿದ್ದಾರೆ ಇಲ್ಲಿ ಎರಡು ಪುಟ್ಟ ಹುಡುಗಿಯರ ಇದ್ದಾರೆ.

ಇದರ ಒಳಗಡೆ ಬರಲು ಬಾಗಿಲು ಇದೆ.

ಇದು ಒಂದು ಟ್ರೇಡರ್ ಇದೆ ಇದರ ಒಳಗೆ ಹೋಗಲು ಒಂದು ಬಾಗಿಲು ಇದೆ ಇದರ ಅಕ್ಕಪಕ್ಕದಲ್ಲಿ ಅನೇಕ ರೀತಿಯ ಅಂಗಡಿಗಳು ಇವೆ.

ಇದು ಒಂದು ಸಾರಿ ಸೆಂಟರ್ ಇದೆ.

ಹಾಗು ಅಲ್ಲಿ ಸೂಚನಾ ಫಲಕದಲ್ಲಿ ಬಿಬಿಲೋ ಫಿಲ್ ಎಂದು ಬರೆಯಲಾಗಿದೆ.

ಇದು ಒಂದು ಉದ್ಯಾನವನ ಇದೆ ಸುತ್ತಮುತ್ತಲು ಹಚ್ಚಹಸಿರಿನಿಂದ ಕೂಡಿದೆ.